ಇದು ಒಂದು ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಚಿತ್ರಣವಾಗಿದೆ ಇದರಲ್ಲಿ ನಾವು ನೋಡಿಸಬಹುದಾದ ದೃಶ್ಯವೆಂದರೆ ಇದೊಂದು ಎಕ್ಸಿಬಿಷನ್ ನ ಒಂದು ಚಿತ್ರಣವಾಗಿದೆ ಎಂದು--

ಇಲ್ಲಿ ಹಿಂದಿನ ಕಾಲದಲ್ಲಿ ಸಿಕ್ಕಿರುವ ಪಳೆಯುಳಿಕೆ--